ಮಾಡಿದಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೆ ಚೇರ್ ಮೇಲೆ --

ಬಿಸ್ಕತ್ ಗಳು ಇದೆ ಚಕ್ಲಿ ಇದೆ ಇಲ್ಲಿ ತುಂಬ ತರ ವಾದ ವಸ್ತುಗಳು ಇಟ್ಟಿದ್ದಾರೆ ಇದು ಚಿಕ್ಕ ಅಂಗಡಿ ಒಬ್ಬ ಹುಡುಗ ನಿಂತಿದ್ದಾನೆ.

ಹೆಂಗಸರು ಮತ್ತು ಗಂಡಸರು ಕೂಡ ಇದ್ದಾರೆ ಓಡಾಡುತಿದ್ದರೆ ತುಂಬ ದೊಡ್ಡ್ ದಾದಾ ಕೆರೆ ಆಗಿದೆ ಇದು .